ಅದರ ಮೇಲೆ ಹಲವಾರು ಹುಲ್ಲಿನ ಸಸಿಗಳು ಬೆಳೆದಿವೆ.

ಇಲ್ಲಿ ನೋಡಲು ಕೆಲವು ಗುಬ್ಬಿಗಳು ಕಾಣಿಸುತ್ತಿವೆ.

ಇದರ ಪಕ್ಕದಲ್ಲಿ ಗಣಪನ ಚಿತ್ರ ಕಾಣಿಸುತ್ತಿದೆ.

ಇದು ನೋಡಲು ಒಂದು ದೊಡ್ಡದಾದ ಗುಡ್ಡದ ಮೇಲೆ ನಿಂತು ತೆಗೆದಿರುವ ಫೋಟೋ ತರ ಕಾಣಿಸುತ್ತಿದೆ.

ಇಲ್ಲಿ ಒಂದು ಗೇಟ್ ನೋಡಲು ಕಾಣಬಹುದು.

ಈ ಕಟ್ಟಡದ ಬೋರ್ಡ್ನ ಮೇಲೆ ಎಸ್_ಕೆ ನಿಂಗೋಜಿ ಯಲಬುರ್ಗಾ ಎಂದು ಬರೆಯಲಾಗಿದೆ.

ಇದು ಒಂದು ದೊಡ್ಡದಾದ ಬಿಲ್ಡಿಂಗ್ ಆಗಿದೆ.

ಈ ಬೋರ್ಡಿನ ಮೇಲೆ ಹದಿನಾಲ್ಕು ಕರ್ನಾಟಕ ಬ್ಯಾಟಲ್ ಲೈನ್ಸ್ ಏನ್_ಸಿ_ಸಿ ಎಂದು ಬರೆಯಲಾಗಿದೆ.

ಹಿಂದುಗಡೆ ಕೆಲವು ರೂಮು ಗಳು ಕಾಣಿಸುತ್ತಿವೆ.

ಇಲ್ಲಿ ಒಬ್ಬ ವ್ಯಕ್ತಿ ಫೋನ್ ನಲ್ಲಿ ಮಾತನಾಡುತ್ತಿರುವುದು ಕನ್ನಡಿ ವೊಳಗೆ ಕಣ್ಸುತ್ತಿದೆ.

ಇಲ್ಲಿ ಹಲವಾರು ಸಣ್ಣಪುಟ್ಟ ಸಸ್ಯಗಳು ಇರಿಸಿದ್ದಾರೆ.

ಇದು ಒಂದು ಅಂಗಡಿಯಾಗಿದೆ ಇಲ್ಲಿ ಎಲ್ಲಾ ತರದ ಸಾಮಾನುಗಳು ಸಿಗುತ್ತವೆ.

ಇಲ್ಲಿ ಕೆಲವು ಫ್ರಿಡ್ಜ್ ನಲ್ಲಿರುವ ವಸ್ತುಗಳು ಕಾಣಿಸುತ್ತಿವೆ.

ಇದು ಒಂದು ದೊಡ್ಡದಾದ ರೂಮ್ ಆಗಿದೆ.

ಇದರ ಹಿಂದುಗಡೆ ಒಂದು ದೊಡ್ಡದಾದ ಶೆಡ್ ಕಾನಿಸುತ್ತಿದೆ ಇಲ್ಲಿ ಹಲವಾರು ಸಸ್ಯ ಮರಗಳು ಕಾಣಿಸುತ್ತಿವೆ.

ಇದು ಒಂದು ದೊಡ್ಡದಾದ ಮನೆ ಆಗಿದೆ ಇಲ್ಲಿ ಒಂದು ಲೈಟ್ ಅನ್ನು ನೇತುಹಾಕಿದ್ದಾರೆ.

ಇದರ ಹಿಂದುಗಡೆ ದೊಡ್ಡದಾದ ಬೆಟ್ಟ ಕಾಣಿಸುತ್ತಿದೆ.

ಇಲ್ಲಿ ವಿಧ ವಿಧವಾದ ಸಸ್ಯಗಳು ಮರಗಳು ದೊರೆಯುತ್ತವೆ.

ಇದರ ಹಿಂದುಗಡೆ ಹಸಿರು ಬಣ್ಣದಿಂದ ಕೂಡಿರುವ ಒಂದು ಮೆಸ್ಸನ್ನು ಹಾಕಿದ್ದಾರೆ.

ಇದರ ಪಕ್ಕದಲ್ಲಿ ಇನ್ನೊಂದು ದೊಡ್ಡದಾದ ಹಸಿರು ಬಣ್ಣದ ತೋಟ ಕಾಣಿಸುತ್ತಿದೆ.

ಇಲ್ಲಿ ಏ_ಟಿ_ಎಂ ಎಂದು ಬರೆಯಲಾಗಿದೆ ಆಂದ್ರ ಬ್ಯಾಂಕ್ ಏ_ಟಿ_ಎಂ .

ಇದರ ಸುತ್ತಲೂ ಹಲವಾರು ಲೈಟ್ ಗಳು ಇವೆ.

ಇದು ತಗಡಿನಿಂದ ಮಾಡಲ್ಪಟ್ಟಿದೆ ಈ ತಗಡು ನೀಲಿ ಬಣ್ಣದಲ್ಲಿ ಇವೆ.

ಇಲ್ಲಿ ಕೆಲವು ಟೈಲ್ಸ್ ಗಳನ್ನು ಹಾಕಿದ್ದಾರೆ.

ಬಿಣದ ವೆ ಸ್ವಾಮಾನುಗಳನ್ನು ಒಂದು ಕಡೆ ಹಾಕಿದ್ದಾರೆ.

ಇಲ್ಲಿ ಗೌತಮ ಬುದ್ಧನು ಕುಳಿತಿರುವುದನ್ನು ಕಾಣಬಹುದು.

ಇದನ್ನು ಒಂದು ಮ್ಯೂಸಿಯಂ ನಲ್ಲಿ ಇರಿಸಿದ್ದಾರೆ ಇದರ ಪಕ್ಕದಲ್ಲಿ ಇನ್ನೊಂದು ಕಲ್ಲಿನ ಮೂರ್ತಿ ಇದೆ.

ಇಲ್ಲಿ ಕೆಲವು ಕುರ್ಚಿಗಳು ಇವೆ ಅಲ್ಲಿ ಕೆಲವು ವ್ಯಕ್ತಿಗಳು ಮಲಗಿಕೊಂಡಿದ್ದಾರೆ.

ಇಲ್ಲಿ ಕೆಲವು ಲಿಕ್ವಿಡ್ ಬಾಕ್ಸ್ ಗಳನ್ನು ಇರಿಸಿದ್ದಾರೆ.

ಇದು ಒಂದು ಆಸ್ಪತ್ರೆಯ ಎರಡು ಬೆಡ್ ಗಳು ಕಾಣಿಸುತ್ತಿವೆ.

ಇಲ್ಲಿ ಕೆಲವು ಮೋನಿಟರ್ ಗಳು ಕಣ್ಣಿಸುತ್ತಿವೆ.

ಆತನು ನದಿಯ ಮೆಟ್ಟಿಲುಗಳ ಮೇಲೆ ನಿಂತಿದ್ದಾನೆ.

ಇದರ ಮುಂದುಗಡೆ ಕೆಲವು ವಿದ್ಯುತ್ ವೈರ್ ಗಳಿವೆ.

ಮಹಾ ಬನ್ನಿ ನಮಸ್ಕಾರದ ಚಿತ್ರವನ್ನು ಬಿಡಿಸಿದ್ದಾರೆ.

ಅಲ್ಲಿ ಅ ನೆರಳು ಬಿದ್ದಿರುವುದು ಕಾಣಿಸುತ್ತಿದೆ ಡ್ರೈವರ್ ಒಬ್ಬ ಅದರ ಮೇಲೆ ಹತ್ತಿ ನಿಂತ್ಕೊಂಡಿದ್ದಾನೆ.

ಇಲ್ಲಿ ಫನ್ ಡಿ ಎಂದು ಬರೆದಿದ್ದಾರೆ.

ಸುಚ್ ಬೋರ್ಡ್ ಗಳು ನೋಡಲು ಕಾಣಬಹುದು ನೀಲಿ ಬಣ್ಣದಿಂದ ಕೂಡಿದೆ.

ಇದರ ಮೇಲೆ ಶ್ರೀ ಹೊನ್ನಕೇರಿ ಮಲ್ಲಮ್ಮ ಪ್ರಸನ್ನ ಎಂದು ಬರೆಯಲಾಗಿದೆ.

ಇದರ ಮುಂದಗಡೆ ಒಂದು ಬೋರ್ಡ ನ್ನು ಇರಿಸಿದ್ದಾರೆ.

ಈ ಬೋರ್ಡಿನ ಮೇಲೆ ಐ ಡಿ ಎ --

ಈ ಬಿಲ್ಡಿಂಗ್ ನಲ್ಲಿ ನಾಲ್ಕು ಮೂಲೆಗಳಲ್ಲಿ ಗಾಜಿನಿಂದ ಮಾಡಲ್ಪಟ್ಟಿದೆ.

ಇದರ ಪಕ್ಕದಲ್ಲಿ ಕೆಲವು ಕಾರ್ ಗಳು ಪಾರ್ಕ್ ಮಾಡಿದ್ದಾರೆ.

ಇದರ ಪಕ್ಕದಲ್ಲಿ ವಿದ್ಯುತ್ ಕಂಬ ಇದೆ.